ಇರ್ತಾವಲ್ಲಾ ಹಾಗೆ ಇದ್ ಎಲ್ಲ ತಿನ್ನುತ್ತದೆ ಇದು ಅಹ್ ಇದು ತುಂಬಾ ಕ್ಯೂಟಾ ಗಿ ಕೂಡ ಇರುತ್ತದೆ.

ಇದು ಬಸ್ಸು ನಿಲ್ದಾಣ ಬಸ್ಸು ನಿಲ್ದಾಣದ ಹೊರಗಡೆ ಆಟೋರಿಕ್ಷಾಗಳು ನಿಂತಿದ್ದಾವೆ. ಹಾಗೆ ಇಲ್ಲಿ ತುಂಬಾ ಜನರು ಕಾಯ್ತಾ ಇದ್ದಾರೆ ಹಾಗೆ--

ಇಲ್ಲಿ ರಂಗೋಲಿ ಸ್ಪರ್ಧೆ ನಡೆಯುತ್ತಿದೆ. ಇಲ್ಲಿಅಹ್ ಹುಡುಗರು ಗುಂಪು ಗುಂಪಾಗಿ ಅಹ್ ರಂಗೋಲಿಗಳನ್ನು ಬಿಡಿಸುತ್ತಿದ್ದಾರೆ.

ಹಾಗೆ ನೀಲಿ ಬಣ್ಣದಿಂದ ಕೂಡಿದ ಕಲರ್ಗಳನ್ನು ಮಾಡುತ್ತಿದ್ದಾರೆ.

ಊಟವನ್ನು ಮಾಡಬಹುದು ಹಾಗೂ ಇಲ್ಲಿ ತುಂಬಾ ರೀತಿಯ ತಿಂಡಿ ಊಟವನ್ನು ಮಾಡಿರುತ್ತಾರೆ.

ಇಲ್ಲಿಯ ಒಂದು ಹೂ ಹಾರವನ್ನು ತೆಗೆದುಕೊಂಡು ಹೋಗಬಹುದು .ಇಲ್ಲಿ ವಿಧವಿಧವಾದ ಹಾರಗಳು ಕೂಡ ಇರುತ್ತದೆ. ಒಂದು ಬೆಕ್ಕು ಮಲಗಿದೆ.